ಹಾಗು ಇಲ್ಲಿ ಮುಂದ್ಗಡೆ ಒಬ್ಬ ವ್ಯಕ್ತಿಯು ನಿಂತಿರುವ ದೃಶ್ಯ ನೋಡಬಹುದು.

ಮತ್ತು ಇವು ಒಂದು ಪ್ಲಾಸ್ಟಿಕ್ ನ ವಸ್ತುಗಳಾಗಿವೆ.

ಹಾಗೂ ಇಲ್ಲಿ ಎರಡು ರೋಲರ್ ಗಳು ರೋಡಿನ ಮೇಲೆ ಉರುಳಿತಿರೋ ದೃಶ್ಯ ಕಾಣಬಹುದು.

ಹಾಗು ಇಲ್ಲಿ ಒಬ್ಬ ವ್ಯಕ್ತಿಯು ಇದ್ದಾನೆ ಹಾಗು ಆ ವ್ಯಕ್ತಿಯು ಉಯ್ಯಾಲೆಯನ್ನು ಆಡುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತು ಹಿಂದಗಡೆ ಎರಡು ಸಾಕಷ್ಟು ಮರಗಳನ್ನು ಕಾಣಬಹುದು.

ಮತ್ತು ಅಚ್ಚ ಹಸಿರಾದಂತಹ ಗಿಡಮರಗಳ ಸಹ ನಾವು ನೋಡಬಹುದಾಗಿದೆ.

ಹಾಗೂ ಇಲ್ಲಿ ಜಿಮ್ ಮಾಡಲು ಹಲವಾರು ವಸ್ತುಗಳನ್ನು ಕಾಣಬಹುದು.

ಮತ್ತು ಈ ಹಿಂದ್ಗಡೆ ದೊಡ್ಡದಾದಂತ ಗುಡ್ಡವನ್ನು ಕಾಣಬಹುದು.

ಮತ್ತು ಆಯಾ ಚೇರಿನ ಮುಂದೆ ಚಿಕ್ಕ ಚಿಕ್ಕ ಕಬೋರ್ಡ್ ಗಳನ್ನು ಕಾಣಬಹುದು.

ಮತ್ತು ಇಲ್ಲಿ ಮೂರು ಮಿರರ್ ಗಳನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಕೂಲರ್ ಹಾಗೂ ಎ_ಸಿ ಹಾಗೂ ಇಲ್ಲಿ ಮಿಕ್ಸಿ ಮತ್ತು ಇಸ್ತ್ರಿಗೆ ಪೆಟ್ಟಿಗೆಗಳಂತಹ ವಸ್ತುಗಳನ್ನು ಎಲೆಕ್ಟ್ರಾನ್ ವಸ್ತುಗಳನ್ನು ಕಾಣಬಹುದಾಗಿದೆ.

ಹಾಗೂ ಈ ಫಂಕ್ಷನ್ ಅಲ್ಲಿ ಹಲವಾರು ಜನರು ನಿಂತುಕೊಂಡಿರು ದೃಶ್ಯ ನೋಡಬಹುದು.

ಮತ್ತು ಇಲ್ಲಿ ಬಲೂನ್ಸ್ ಗಳನ್ನು ಬಣ್ಣ ಬಣ್ಣದಲ್ಲಿ ಇರುವ ದೃಶ್ಯ ಕಾಣಬಹುದಾಗಿದೆ.

ತ್ತು ಮುಂದ್ಗಡೆ ಒಂದು ಚಿಕ್ಕದಾದಂತ ಡೈನಿಂಗ್ ಟೇಬಲನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಫಿಶ್ ಮಾರ್ಕೆಟ್ ಅನ್ನು ನೋಡಬಹುದು.

ಪ್ಲಾಸ್ಟಿಕ್ ಬುಟ್ಟಿಗಳು ಸಹ ಇಲ್ಲಿ ನಾವು ನೋಡಬಹುದು.

ಮತ್ತೆ ಇಲ್ಲಿ ಮೂವರು ವ್ಯಕ್ತಿಗಳು ನಿಂತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಪಕ್ಕದಲ್ಲೆ ಮನೆಯ ಮೇಲೆ ಗಿಡ ಹುಟ್ಟಿರುವ ದೃಶ್ಯ ನೋಡಬಹುದಾಗಿದೆ.

ಹಾಗು ಇಲ್ಲಿ ಹಲವಾರು ಬಗೆಯ ವಸ್ತುಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಎರಡು ಸ್ಕ್ರೀನ್ ಟಿ_ವಿ ಗಳನ್ನು ಕಾಣಬಹುದು.

ಎರಡು ಡೈನಿಂಗ್ ಟೇಬಲ್ ಗಳನ್ನು ನೋಡಬಹುದಾಗಿದೆ.

ಹಾಗು ಇಲ್ಲಿ ಹಲವಾರು ಬಗೆಯ ತರಕಾರಿಗಳನ್ನು ನೋಡಬಹುದಾಗಿದೆ.

ಅದರಲ್ಲಿ ತಮಾಟೆ ಹಣ್ಣು ಗಜ್ಜರಿ ಹೂಕೋಸ್ ನುಗ್ಗೆಕಾಯ್ ಮೆಣಸಿನಕಾಯ್ ಹಾಗೂ ಪಾದ ಉಳ್ಳಾಗಡ್ಡಿ ಆಲೂಗಡ್ಡಿ ಹಾಗೂ ಹೀಗೆ ಮುಂತಾದ ತರಕಾರಿಗಳನ್ನು ನೋಡಬಹುದಾಗಿದೆ.

ಮತ್ತು ಈ ಸಿಟ್ಟ ಮೇಲೆ ನಾಲ್ಕು ಗಾಡಿಗಳು ನಿಂತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಕಾಂಪೌಂಡನ್ನು ಕಟ್ಟಿದ್ದಾರೆ ಮತ್ತು ಪಕ್ಕದಲ್ಲಿ ಒಂದ್ ಮನೆಯನ್ನು ನಾವು ಕಾಣಬೋದು.

ಈ ದೃಶ್ಯದಲ್ಲಿ ನಾವು ಒಂದು ಹಳೆ ಕಾಲದಲ್ಲಿ ಕಟ್ಟಿರುವಂತಹ ಒಂದು ದೇಗುಲವನ್ನು ನೋಡಬಹುದು.

ಮತ್ತು ಇಲ್ಲಿ ಮೇಲ್ಗಡೆ ಗೋಪುರವನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಹಲವಾರು ಬೆಂಚುಗಳನ್ನು ನೋಡಬಹುದಾಗಿದೆ.

ಮತ್ತು ಹಿಂದ್ಗಡೆ ಎರಡು ಕಿಟಕಿಗಳು ಸಹ ನಮಗೆ ಕಾಣುತ್ತಿವೆ.

ಹಾಗು ಪಕ್ಕದಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ವೆಜ್ ಅಂಡ್ ನಾನ್ ವೆಜ್ ಎಂಬ ಬೋರ್ಡ್ ಅನ್ನು ಬರೆದಿದ್ದಾರೆ.

ಹಾಗು ಮುಂದ್ಗಡೆ ಚಿಕ್ಕದಾದಂತ ಗಿಡಮರಗಳನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಸಂಗೀತ ಎಲೆಕ್ಟ್ರಾನ್ಸ್ ಎಂಬ ಬೋರ್ಡನ್ನು ಕಾಣಬಹುದು.

ಮತ್ತೆ ಇಲ್ಲಿ ಕೆಲವು ರಟ್ಟಿನ ಬಾಕ್ಸ್ ಗಳು ಸಹ ಇವೆ.

ಹಾಗು ಇಲ್ಲಿ ರಾಯಲ್ ಎನ್ಫೀಲ್ಡ್ ಗಾಡಿ ಇದೆ ಹಾಗು ಒಂದು ಬೈಕ್ ಹಾಗು ಒಂದು ಸ್ಕೂಟಿ ಸಹ ನಿಂತಿದೆ.

ಹಾಗು ಇಲ್ಲಿ ಒಬ್ಬ ಮಹಿಳೆವು ನಡೆದುಕೊಂಡು ಬರುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಹಾಗು ಹಚ್ಚ ಹಸಿರಾದಂತಹ ಗಿಡಮರಗಳು ಸಹ ಬೆಳೆದಿವೆ.

ಹಾಗೂ ಇಲ್ಲಿ ಮೂವರ್ ವ್ಯಕ್ತಿಗಳು ಕೆಲಸ ಮಾಡುತ್ತಿರುವ ದೃಶ್ಯ ನೋಡಬವುದಾಗಿದೆ.

ಹಾಗು ಇಲ್ಲಿ ಹಲವಾರು ಜನರು ಪೂಜೆಯನ್ನು ಮಾಡುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತೆ ಇಲ್ಲಿ ಒಂದು ಬೈಕ್ ಸಹ ನಿಂತಿದೆ.

ಮತ್ತು ಮೇಲ್ಗಡೆ ಲೈಟಿಂಗ್ಸ್ ಎಲ್ಲಾ ನೋಡಬಹುದು.

ತ್ತು ಹಚ್ಚಹಸಿರಾದಂತ ಗಿಡಮರಗಳು ಸಹ ನಮ್ಗೆ.

ಇಲ್ಲಿ ಮುಂದ್ಗಡೆ ಹಲವಾರು ಜನರು ನಿಂತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಕುಳಿತುಕೊಳ್ಳಲು ಎರಡು ಕುರ್ಚಿಗಳನ್ನು ಇಟ್ಟಿದ್ದಾರೆ.

ಮತ್ತು ಈ ಮನೆ ಮೇಲೆ ರಿಜಿಷ್ಟಾಂಗ ಎಂಬ ಬೋರ್ಡ ನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಫೋಂ ಕಾರ್ ವಾಶ್ ಎಂಬ ಬೋರ್ಡನ್ನು ಕಾಣಬಹುದು.

ಹಾಗೂ ಇಲ್ಲಿ ಮೆಟ್ಟಿಲುಗಳನ್ನು ನಾವು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಒಳಗಡೆ ಕೆಲವು ಗುಹೆಗಳ ರೀತಿ ಮಾಡಿದ್ದಾರೆ.